ಇದು ಒಂದು ಬಸ್ ನಿಲ್ದಾಣದ ಆಹ್ ಚಿತ್ರವಾಗಿದ್ದು ಇದರಲ್ಲಿ ಒಂದು ಬಸ್ ನಿಂತು ಕೊಂಡಿದೆ. ನಿತಿರುವ ಬಸ್ ಅನ್ನು ಕಾಣಬಹುದು.

ಊರಿನಲ್ಲಿ ಊರಿನಲ್ಲಿ ಇರುವ ಒಂದು ನದಿಯ ಚಿತ್ರವಾಗಿದ್ದು ಅಲ್ಲಿ ಇಬ್ಬರು ವ್ಯಕ್ತಿಗಳು ನಡೆದುಕೊಂಡು ಹೋಗುತಿ ಹೋಗುತಿರುವುದನ್ನು ಕಾಣಬಹುದು.

ಇದು ಇಂದು ನದಿಯ ಮುಂದೆ ಬೋಟ್ ಬೋಟ್ ಇರುವ ಚಿತ್ರವಾಗಿದ್ದು ಅ ಬೋಟ್ ನೀಲಿ ಬಣ್ಣವಾಗಿದೆ ಅ ಬೋಟಿನಲ್ಲಿ ಇಬ್ಬರು ಒಬ್ಬ ಮನುಷ್ಯ ಮತ್ತು ಒಬ್ಬ ಚಿಕ್ಕ್ಕ ಮಗುವು ಬೋಟಿನ ಮೇಲೆ ಅತ್ತುಕೊಂಡು ಸೂರ್ಯನ ಹಿಡಿದು ಫೋಟೋಗೆ ಪೋಸ್ ಕೊಡುವಂತಹ ಚಿತ್ರವಾಗಿದೆ.

ಇದು ಒಂದು ಖಾರ್ಖಾನೆಯ ಚಿತ್ರವಾಗಿದ್ದು ಇದರಲ್ಲಿ ಎಂಟು ಜನ ಕೆಲಸಗಾರು ಕೆಲಸ ಮಾಡುತಿದ್ದರೆ ಅದರಲ್ಲಿ ಇಬ್ಬರು ಕ್ಯೆ ಕಟ್ಟಿಕೊಂಡು ನಿಂತು ಮಾತನಾಡುತಿದ್ದರೆ ಇಲ್ಲಿ ಹಳದಿ ನೀಲಿ ಬಿಳಿ ಬಣ್ಣಗಳು ಕಾಣಿಸ್ತಾ ಇದ್ದು ಒಂದು ಥೆಂಗಿನ ಕಾಯಿ ಒಂದು ಓದುಬತಿ ಇದೆ.

ಇದು ಒಂದು ಹಾ. ಪ್ರವಾಸ ತಾಣದ ಬೆಟ್ ಬೆಟ್ಟದ ಚಿತ್ರವಾಗಿದ್ದು ಇದರಲ್ಲಿ ಒಬ್ಬ ವ್ಯಕ್ತಿಯು ಬೆಟ್ಟವನ್ನು ನೋಡುತಿರುವ ಚಿತ್ರ--

ಹೂವಿನ ಮುಂದುಗಡೆ ಒಂದು ಬಸ್ ಪಾಸ್ ಆಗುತ್ತಿರುವ ದೃಶ್ಯವನ್ನು ಕಾಣಬಹುದಾಗಿದೆ ಮಲ್ಲಿಗೆ ಹೂ ಗುಲಾಬಿ ಹೂ ಅನ್ನು ಕಾಣಬಹುದಾಗಿದೆ .

ಆ ಒಂದು ಸಣ್ಣ ಸಣ್ಣ ದಿಂಬು ಮತ್ತು ಎಂಟು ದೊಡ್ಡ ದಿಂಬುಗಳನ್ನು ಕಾಣಬಹುದು ಪಕ್ಕದಲ್ಲಿ ಒಂದು ಕುರ್ಚಿಯನ್ನು ಕೂಡ ಕುರ್ಚಿ ಮತ್ತು ಟೇಬಲನ್ನು ಕೂಡ ಕಾಣಬಹುದು.

ಇದು ಒಂದು ನದಿಯಲ್ಲಿ ಬಾತುಕೋಳಿಯು ಪಕ್ಷಿ ಕೊಕ್ಕರೆಯು ಆಹಾರವನ್ನು ಹುಡುಕುತಿದ್ದು ಆ ಬಣ್ಣ ಆ ನದಿಯಲ್ಲಿ ಹಸಿರು ಬಣ್ಣದ ಹಸಿರು ಬಣ್ಣದ ಗಿಡಗಳು ಬೆಳದಿದ್ದು --

ಇದು ಒಂದು ಕನ್ವೆನ್ಷನ್ ಹಾಲಿನ ಚಿತ್ರವಾಗಿದ್ದು ಅಲ್ಲಿ ಮದುವೆಯ ರಿಸೆಪ್ಶನ್ ನಡೆಸುವಂತ ಚಿತ್ರವಾಗಿದೆ .